ಇಲ್ಲಿ ಲೋಟಗಳಿವೆ ಲೋಟಗಳಲ್ಲಿ ಪಿರಮಿಡ್ ಮಾಡಿದ್ದಾರೆ ಮಕ್ಕಳು ಆಟ ಆಡಲು ಸುಲಭವಾಗುತ್ತದೆ ಇ ಪಿರ್ಮೆಡ್ಗೆ ಹಲವಾರು ಲೋಟಗಳನ್ನು ಉಪಯೋಗಿಸುತ್ತಿದ್ದಾರೆ ಇದು ಒಂದು ಚೆನ್ನಾಗಿರುವ ಆಟವಾಗಿರುತ್ತದೆ --

ಫ್ರೂಟ್ಸು ಎಲ್ಲಾ ತುಂಬಾ ಚೆನ್ನಾಗಿದೆ ಕೀವಿ ಫ್ರೂಟ್ಸ್ ಇದೆ ಕಿತ್ತಳೆ ಹಣ್ಣಿದೆ ಬಾಳೆಹಣ್ಣಿದೆ ಸೇಬು ಇದೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ .

ಇದು ಒಂದು ಲೈಬ್ರರಿ ಆಗಿರುತ್ತದೆ ಇಲ್ಲಿ ಬುಕ್ಸಗಳು ಎಲ್ಲಾದರೆ--

ಅದನ್ನು ಹುಡುಗಿಗ ಹಾಕ್ತಾರೆ ಈ ಹುಡುಗ ಒಂದು ಗೊಂಬೆ ಮಾತ್ರ ನಿಜವಾದ ಮನುಷ್ಯನಲ್ಲ ಎಕ್ಸಚೇಂಜ್ ಆಫರ್ ಇಲ್ಲ ಅಂತ ಬೇರೆ ಬರೆದಿದ್ದಾರೆ ಟಿ ಶರ್ಟ್ ಮೇಲೆ.

ಅವುಗಳಿಗೆ ತುಂಬಾ ಭಾರವಾಗಿತಿತ್ತು ಆದರೆ ಈಗಲೂ ಅದರ ಮೇಲೆ ಬಟ್ಟೆಗಳನ್ನು ಹಾಕಿ ಕರಕೊಂಡು ಹೋಗ್ತಾರೆ.

ಈ ಖೋಖೋ ಆಟದಿಂದ ನಾವು ಬೊಡಿ ಒಂದು ಸ್ಟ್ರೆಂಥ್ ಮಾಡಿಕೊಳ್ಳಬಹುದು ಒಂದು ಮೈಂಡ್ ಫ್ರೆಶ್ ಗೇಮಿಂಗ್ ಆಗಿರುತ್ತದೆ ಈ ಆಟದಲ್ಲಿ ಹನ್ನೊಂದು ಮಕ್ಕಳು ಆಟ ಆಡುತ್ತಿದ್ದಾರೆ.

ಇದು ಒಂದು ಹಾರ್ಮೋನಿಯಂ ಈ ಹಾರ್ಮೋನಿಯಂನಲ್ಲಿ ಹಾಡುಗಳನ್ನು ಸ್ವರದಲ್ಲಿ ಕೇಳಬಹುದು.